ಇವಾಗೆ ಹಳ್ಳಿ ಕಡೆ ಎಲ್ಲ ಅ ಅ ಅ ಶಾಲೆಗೇ ಸೇರಿಸ್ಬೇಕು ಶಾಲೆಗೇ ಸೇರಿಸ್ಬೇಕು ಅಂತಾರೆ. ಏನಿಕೆ ಗೊತ್ತಪ್ಪ.

ದೇವರು ಯಾವ್ ರೀತಿ ಸಹಾಯ ಮಾಡುತಾ ಅಂತ ಅಂದ್ರೆ ಅದು ಫುಲ್ ಸಕ್ಸಸ್ ಆಗ್ಬೇಕು ಆ ರೀತಿ ಸಹಾಯ ಮಾಡುತ್ತೆ ಈಗಾಗ್ಲಿ--